ಪಕ್ಕದಲ್ಲಿ ಕಬ್ಬಿಣದ ಗೇಟುಗಳನ್ನು ನಾವು ಕಾಣಬಹುದು ಮತ್ತು ಇಲ್ಲಿ ಒಂದು ಸ್ಕ್ರೀನ್ ಟಿ_ವಿ ಸಹ ನಮಗೆ ಕಾಣುತ್ತಿದೆ.

ಈ ಚಿತ್ರದಲ್ಲಿ ನಾವೊಂದು ಗ್ರಂಥಾಲಯವನ್ನು ನೋಡಬಹುದು ಹಾಗು ಇಲ್ಲಿ--

ಈ ಚಿತ್ರದಲ್ಲಿ ನಾವು ಒಂದು ಕಿರಾಣಿ ಅಂಗಡಿಯನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಬಗೆಯ ವಸ್ತುಗಳು ಕಾಣಬಹುದು ಅದರಲ್ಲಿ ಜಂಡು ಬಾಮ್ ಸಹ ನಾವು ಇಲ್ಲಿ ಸದ್ಯ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವೊಂದು ತುಂಗಭದ್ರಾ ಡ್ಯಾಮ್ --

ಮತ್ತು ಇಲ್ಲಿ ದ್ವಾರ ಬಾಗಿಲನ್ನು ಕಾಣಬಹುದು ಹಾಗು ಇಲ್ಲಿ ಒಂದು ಕಬ್ಬಿಣದ ಗೇಟ್ ಸಹ ಇದೆ ಹಾಗು ಇಲ್ಲಿ ಸುತ್ತಲೂ--

ಮತ್ತು ಇಲ್ಲಿ ಪಕ್ಕದಲ್ಲಿ ನಾಲ್ಕು ಫ್ಯಾನ ಗಳಿವೆ ಅವು ಒಳಗಾರಿಯನ್ನು ಒಳಗೆ ಬಿಳುತಕ್ಕಂತ ಒಂದು ಫ್ಯಾನ್ ಆಗಿವೆ.

ಚಿತ್ರದಲ್ಲಿ ನಾವು ಒಂದು ಮೂರು ಚಿಕ್--

ಡೈನಿಂಗ್ ಟೇಬಲ್ ಗಳು ಮತ್ತು ಕುರ್ಚಿಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಡಾಕ್ಟರಿಗೆ ಬೇಕಾದಂತ ಹಲವಾರು ವಸ್ತುಗಳನ್ನು ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಬೆಡ್ ಶೀಟ್ ಸಹ ಇದೆ.

ಆಕಾಶದಲ್ಲಿ ಮೋಡಗಳು ಕವಿದಿರ ವಾತಾವರನ ನಾವು ನೋಡಬಹುದಾಗಿದೆ.

ಇಲ್ಲಿ ಕುಳಿತುಕೊಳ್ಳಲು ಮೂರು ನಾಲ್ಕು ಚೇರುಗಳಿವೆ ಮತ್ತು ಇಲ್ಲಿ ಒಂದು ಕಲ್ಲಿನ ಡೈನಿಂಗ್ ಟೇಬಲ್ ಇದೆ.

ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಎರಡು ಫೋನು ಗಳನ್ನು ಇಟ್ಟಿದ್ದಾರೆ ಮತ್ತು ಒಂದು ಪುಸ್ತಕವೂ ಸಹ ಇದೆ.

ಹಾಗು ಪಕ್ಕದಲ್ಲಿ ದೊಡ್ಡದಾದಂತ ಬಿಲ್ಡಿಂಗ್ ಸಹ ನಾವು ನೋಡಬಹುದು.

ಇಲ್ಲಿ ಚಿಕ್ ದೊಡ್ಡದಂತಹ ಕಬ್ಬಿಣದ ಗೇಟ್ ಕಾಂಪೌಂಡ್ ಅನ್ನು ಸಹ ಕಟ್ಟಿದ್ದಾರೆ.

ಇಲ್ಲಿ ಪಕ್ಕದಲ್ಲಿ ವಿಜಯವಾಣಿ ಎಂದು ಬೋರ್ಡನ್ನು ಕಾಣಬಹುದಾಗಿದೆ.

ಕೆಲವು ವಾಹನಗಳು ನಿಂತು ಕೊಂಡಿರುವ ದೃಶ್ಯ ಸಹ ನ ಕಾಣಬಹುದಾಗಿದೆ ಹಾಗು ಕೆಲವು ಜನರು ಓಡಾಡುತ್ತಿರುವ ದೃಶವು ಸಹ ನಾವು ನೋಡ ಬಹುದು ಆಗಿದೆ.

ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಕೊಪ್ಲ ಎಂದು ಬೋರ್ಡ್ ಅನ್ನು ಕಾಣಬಹುದು ಮತ್ತು ಇದು ಒಂದು ಪ್ರೌಢಶಾಲೆ ಮತ್ತು ಕಾಲೇಜ್ ವ್ಯವಸ್ತೆಯಾದ ಸ್ಕೂಲ್ ಆಗಿದ್ದು--

ಮತ್ತು ಇಲ್ಲಿ ಮನೆ ಮೇಲೆ ಹೋಗಲು ಮೆಟ್ಟಿಲುಗಳನ್ನು ನಾವು ಕಾಣಬಹುದಾಗಿದೆ ಮತ್ತು ಕಬ್ಬಿಣದ--

ಈ ಚಿತ್ರದಲ್ಲಿ ನಾವು ಒಂದು ಎಂಟ್ರಿ ಗೇಟ್ ಎಂದು ಬೋರ್ಡ ನ್ನು ಕಾಣಬಹುದು ಮತ್ತು ಇಲ್ಲಿ--

ಜಿಮ್ ವಸ್ತುಗಳನ್ನು ನಾವು ಕಾಣಬಹುದಾಗಿದೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯು ಜಿಮ್ ಮಾಡುತ್ತಿರುವ ದೃಶ್ಯವು ನೋಡಬಹುದಾಗಿದೆ.

ಹಾಗು ಇಲ್ಲಿ ಒಂದು ಮೋಟಾರ್ ಅನ್ನು ನಾವು ಕಾಣಬಹುದಾಗಿದೆ ಮತ್ತು ಪೈಪ್ಸ್ ಗಳನ್ನು ನಾವು ಕಾಣಬಹುದು.

ಹಾಗು ಇಲ್ಲಿ ಹಲವಾರು ತಿನಿಸುವ ವಸ್ತುಗಳನ್ನು ನಾವು ಕಾಣಬಹುದಾಗಿದೆ.

ಕಾರನ್ನು ವಾಶ್ ಮಾಡತಕ್ಕಂಥ ಮೆಕಾನಿಕ್ ಶೋರೂಮನ್ನು--

ಹಾಗು ಇಲ್ಲಿ ದೊಡ್ಡದಾಂತ ಪೈಪನ್ನು ನಾವು ಕಾಣಬಹುದು.

ಹಾಗು ಕೆಲವೊಂದಿಷ್ಟು ಮನೆಗಳು ಸಹ ನಮಗೆ ಕಾಣುತ್ತಿವೆ.

ಹಾಗೂ ಇಲ್ಲಿ ಹಲವಾರು ಬಗೆಯ ಸೈಕಲ್ಸ್ಗ ಳನ್ನು ಕಾಣಬಹುದಾಗಿದೆ.